ಹಾಗೆ ಇದು ಒಂದು ಬ್ಲಾಕ್ ಕಲರ್ .

ಈ ಚಿತ್ರದಲ್ಲಿ ಮನೆ ಕಟ್ಟಡದ ಚಿತ್ರವಾಗಿದೆ.

ಹಾಗೆ ಇದರಲ್ಲಿ ಲೈಟಿ ನ ಬೆಳಕನ್ನು ಕಾಣ.

ಈ ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಇದರ ಪಕ್ಕದಲ್ಲಿ ಹುಲ್ಲಿನ ಗುಂಚಗಳನ್ನು ಕಾಣಬಹುದಾಗಿದೆ.

ಇದೊಂದು ಕೊಪ್ಪಳದಲ್ಲಿ ಇರುವ ರೈಲ್ವೆ ಸ್ಟೇಷನ್ ಆಗಿದೆ.

ಹಾಗು ಇಲ್ಲಿ ಟೇಬಲ್ ರೀತಿ ಕಾಣಬೋದಾಗಿದೆ.

ಈ ಚಿತ್ರದಲ್ಲಿ ಇದು ಒಂದು ಮನೆ ಕಟ್ಟಲು ಬಳಸುವ ಕಾಂಕರಿನ ನ.

ಹಾಗು ಅವು ಹಳದಿ ಕಲರ್ ಪೈಪ್ ಗಳಾಗಿವೆ.

ಏನ ವಿಧ ವಿಧವಾದ ವಸ್ತುಗಳನ್ನು ದೊರೆಯಬಹುದಾಗಿದೆ ಹಾಗು ಅದ್ರಲ್ಲಿ ತುಂಬಾನೆ ಲೈಟ್ ಗಳು ಕಾಣಬಹುದಾಗಿದೆ.

ಹಾಗೂ ಹಳೇ ಹೊಸ ರೀತಿ ಮನೆಯರನ್ನು ಗಳನ್ನು ಕಾಣಬಹುದಾಗಿದೆ.

ಹಾಗು ಪ್ಯಾನ್ ಸಹ ಕಾಣುಬಹುದಾಗಿದೆ ಹಾಗು ಸುತ್ತಲು ಹೂವಿನ ರೀತಿ ಡಿಸೈನ್ ಮಾಡಲಾಗಿದೆ ಹಾಗು ಇದು --

ಮುಂದೆಯಿಂದ ಫೋಟೋ ತೆಗೆದುಕೊಳ್ಳುತ್ತಿರುವ ರೀತಿ ಕಾಣಬಹುದಾಗಿದೆ.

ಹಾಗೂ ಅಚ್ಚ ಹಸಿರಾದ ಗಿಡಗಳನ್ನು ಮತ್ತು ರೂಮ್ ಮನೆಗಳ ರೀತಿ ಕಾಣಬಹುದಾಗಿದೆ.